ಇತರ ಊಟ ವೇಸ್ಟ್ ಆದ್ರೆ ಎಂಗೆ ಪಾಪ ಹಸಿದೊರ್ ಗತಿ ಏನು.

ಸಕತ್ ಆಗದ ಡೆಕೋರೇಷನ್ ಫ್ಲವರ್ ದು ಅದು ಇದು ತುಂಬಾ ಅರ್ರಜ್ಮೆಂಟ್ ಚನ್ನಾಗ್ ಮಾಡವ್ರ.

ಇನ್ನು ಜನಗಳ್ ಬಂದಿಲ್ಲ ಇದು ಯಾವ್ದೋ ಪೂಜೆ ನಡತ ಇದೆ ಹಾಲ್ ಅಲ್ಲಿ.

ಜನಗಳ್ ಕುರ್ತಿಕೊಳಕ್ಕೂ ಒಂದ್ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ.

ಚನ್ನಾಗಿದೆ ಬಿಲ್ಡಿಂಗು ಅದೂ ಇದೂ ಎಲ್ಲ ಸೇರಿ .

ಯಾವ್ದೋ ಪ್ರಾವಿಶನ್ ಸ್ಟೋರ್ ಅನ್ಸುತ್ತಾ ಎಲ್ಲ ಮಾರಕ ಎಲ್ಲ ಸಿಗ್ಬಹುದು ಇವರತ್ರ.

ಯಾವ್ದೋ ಇದು ನೈಟ್ ಪಾರ್ಕಿಂಗು --

ಊಟ ಉಣ್ಕೊಂಡು ನಮ್ಮ ವಲಿಗಿ ಓಡಾಡಕ ಚನ್ನಾಗ್ ಇರುತ್ತ.

ದೂರದಿಂದ ಕಾಂತಾವರ ಎಲ್ಲ ಕ್ರಿಕೆಟ್ ಗ್ರೌಂಡ್ ಇದು ಕಂಫಾರ್ಮ್ ಚನ್ನಾಗ್ ಅಡ್ತವರ ಅನ್ಸುತ್ತೆ ಕ್ರಿಕೆಟ್ ಆ ಗ್ರೌಂಡ್ ಅಲ್ಲಿ--